ಲೈಫ್ ಈಸ್ ನೆವರ್ ಎಂಡಿಂಗ್ ಅನ್ನೋ ತರ ಈ ಎರಡು ಟ್ರ್ಯಾಕ್ ಗಳು ಕಾಣಿಸುತ್ತವೆ ಒಮ್ಮೊಮ್ಮೆ ಕೆಲವೊಮ್ಮೆ ಈ ಟ್ರ್ಯಾಕ್ ಗಳನ್ನು ಪ್ರೀತಿಗೆ ಹೋಲಿಸಲಾಗುತ್ತದೆ.

ಯಾವುದೊ ಊರಿನ ಹೊರಭಾಗದಲ್ಲಿ ಇರುವಂತಹ ಚಿಕ್ಕದಾದಂತಹ ಪ್ಲೇ ಸ್ಟೇಷನ್ ಆಗಿದೆ. ಸಾಮಾನ್ಯವಾಗಿ ಊರು ಅಥವಾ ಹಳ್ಳಿ ಅಥವಾ ದೂರದ ಪ್ರದೇಶಗಳಿಗೆ ಹೋಗಳು ಅಹ್ ಸಮರಸ ಅಹ್ ಪೆಟ್ರೋಲ್ ನಾ ಅವಶ್ಯಕತೆ ಇರುತ್ತದೆ.

ಅಥವಾ ಜನಜೀವನ ಶೈಲಿಯಾಗಿರಬಹುದು ಆಗೂ ಬೇಡವಾದ ಕೆಲಸಗಳಿಗೆ ನೀರನ್ನು ವೇಸ್ಟ್‌ ಮಾಡಲು ಆಗಿರಬಹುದು.

ಏಕೆಂದ್ರೆ ನಾವು ವಾಹನಗಳಿಗೆ ಅಡ್ಡಿಕ್ಷನ್ ಆಗಿದ್ದೇವೆ --